ಕಲಿಯುಗದಲ್ಲಿ ನಾನಾ ದೇವಗಾಳಿದ್ದಾರೆ ಅದ್ರಲ್ಲಿ ಎಸ್ಪೇಸಿಯಲ್ಲ್ಯ್ ಸಾಯಿಬಾಬಾ ಅಥವಾ ಈ ದತ್ತಾತ್ರೇಯರು ಇವರ್ನೆಲ್ಲ ನಾವು ಏನಂತಿವಿ ಗೊತ್--

ಜೀವನ ಅದೇ ತರಾನೇ ಅಲ್ವಾ? ನಿರಂತರ ಹೋಗ್ತಾ ಇರ್ತಿವಿ ಯಾರು ಯಾವಗ್ ಬೇಕಾದ್ರು ಹಿಡ್ಕೋ ಬಹುದು ಯಾರಿಗ್ ಯಾವಾಗ ಕರಿತಾನೋ ಆವಾಗ ಇಳ್ಕೊಂಡ್ ಹೋಗ್ತಾ ಇರೋದು ಯಾವದಕ್ಕೂ ತಲೆ ಕೆಡಿಸ್ಕೊಲಂಗ್.

ಅದ್ರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಂತೂ ಉಳ್ಳವರು ಶಿವಾಲಯ ಮಾಡುವರು. ಈ ಫುನ್ಕ್ಷನ್ ಗಳನ್ನೂ ಒರ್ಗನೈಜ್ ಮಾಡ್ತಾರೆ ಆ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲದು ಯಾಕ್ ಗೊತ್ತಾ ಅಲ್ಲೇ ಇರೋದು ಒಂದು--

ಆ ಕಟಿಂಗ್ ಮಾಡೊನ್ ಟೈಮ್ ವೇಸ್ಟ್ ನಮ್ ಟೈಮು ವೇಸ್ಟ್ ಅಲ್ವಾ?